ಬರುತ್ತಾರೆ ಕ್ಯಾಂಡಲ್ ಅನ್ನು ಹಚ್ಚಿ ಪ್ರೇಯರ್ ಮಾಡಿ ಕೇಕು ಅನ್ನು ಸಹ ಹಂಚುತ್ತಾರೆ ಆಮೇಲೆ ಆಕರ್ಷಣೆ ಗೊಂಬೆಗಳನ್ನ ಇಟ್ಟು--

ಅಂಗಡಿಗಳು ವಿವಿಧ ತರಹದ ತಿನ್ನುವ ಅಂಗಡಿಗಳು ಇರುತ್ತವೆ.

ಟ್ರಾಕ್ಟ್ರ್ ಮೇಲೆ ಅಥವಾ ಜೀಪ್ ನಲ್ಲಿ ಮೇಲೆ ತೆಗೆದುಕೊಂಡು ಹೋಗಿ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಕೆರೆಗೆ ಬಿಡುತ್ತಾರೆ.

ಬಟ್ಟೆ ಎಲ್ಲ ತೆಗೆದುಕೊಳ್ಳಿ ಒಳ್ಳೆ ಬಟ್ಟೆ ಇದೆ ಅಂತ ಹೇಳಿ ಜನಗಳನ್ನು ನಂಬಿಸಿ--

ಸೇರಿದ ನಂತರ ಅವರಿಗೆ ಸಮಾನ ರೀತಿಯಲ್ಲಿ ಬಟ್ಟೆಯನ್ನು ತೆಗೆದುಕೊಂಡು ಬಟ್ಟೆಯನ್ನು ಮಾರುತ್ತಾರೆ.

ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೆಚ್ಚಿನ ಚಿಕಿಸ್ಸೆಗೆ ತೆಗೆದುಕೊಳ್ಳಲು ಈ ವಾಹನನ್ನು ಬಳಸಿಕೊಳ್ಳುತ್ತಾರೆ .

ಬೈಕ್ ಗಳು ಮತ್ತು ಮಾಲೀಕರು ಗಾಡಿಗೆ ಇಂತಿಷ್ಟು ಬೆಲೆ ತಿಳಿಸಿದ ಮೇಲೆ ಅವನ್ನು ಕೊಟ್ಟು ತೆಗೆದುಕೊಂಡು ಹೋಗುತ್ತವೆ.

ಅನುಕೂಲವಾಗುತ್ತೆ ಕೆಲಸ ಮಾಡ್ತಾರೆ ಜನ ಮಾಡೋದು ಇದು ಒಂದು ಗಂಟೆ ಒಳಗೆ ಕೆಲಸ ಮುಗಿಸಬಹುದು.

ಈ ತರಹದ ಪ್ರಾಣಿಗಳು ಝು ನಲ್ಲಿ ಇರುತ್ತದೆ ಇದನ್ನು ನೋಡಲು ತುಂಬ ಜನರು ಬರುತ್ತಾರೆ.

ಮತ್ತು ಹಲವಾರು ಪ್ರಾಣಿಗಳು ಸಹ ನೋಡಬಹುದು ಮತ್ತು--

ಎಲ್ಲ ಪ್ರಾಣಿಗಿಂತಲೂ ಎತ್ತರವಾದ ಪ್ರಾಣಿ ಆಗಿರುತ್ತದೆ.

ಇದಕ್ಕೆ ಎಷ್ಟು ಬೆಲೆ ಬಾಳ್ತವೆ ಅಂತ ಅಲ್ಲಿ ಮಾ ಮಾರ್ಕೆಟ್ ಅಲ್ಲಿ ಮಾಲೀಕರು ತಿಳಿಸುತ್ತಾರೆ.

ಇದು ಮಾರಿಕಾಂಬಾ ದೇವಸ್ಥಾನ ಇದರ ಭಕ್ತರು ಹಲವಾರು ಕಡೆಯಿಂದ ಬರುತ್ತಾರೆ.

ಹೂವು ಅಂದರೆ ಹೆಣ್ಣು ಮಕ್ಕಳಿಗೆ ಮುಡಿದುಕೊಳ್ಳಲು ಸಭೆ ಸಮಾರಂಭಗಲ್ಲಿ ನೀಡುತ್ತಾರೆ.

ಇದು ಒಂದು ಸ್ಟೇಜ್ ಇದನ್ನು ಹೆಸರಾಂತ ಫಿಲಂ ಆಕ್ಟ್ರೆಸ್ಗಳನ್ನೂ ಸಹ--

ಇದರಲ್ಲಿ ಒಂದು ಅಂದ್ರೆ ಈಗ ಟಿ ವಿ ಯನ್ನು ಸಹ ಒಂದು ಲೈನಿನಲ್ಲಿ ನೀಡುತ್ತಾರೆ ಅದರ ಸೈಜ್ ಗೆ ಮತ್ತು ಅಳತೆಗೆ ಸರಿ ಆಗಿ --